ಎಷ್ಟು ಒಳ್ಳೆ ಫುಡ್ ಅನ್ನು ತಿಂತೀವಿ ಅಷ್ಟು ಚಲೊ ಅರಾಮ್ ಇರ್ತೀವಿ.

ಅಂದ್ರ ಒಂದು ಹೊಸ ಹೊಸ ವಿಚಾರಗಳು ಬರ್ತಾವ್ರಿ ತಲಿಯಾಗ --

ಅಣೆಕಟ್ಟು ಈ ಅಣೆಕಟ್ಟಂದ್ರೇನಂದ್ರೇ ಈಗ ಮಳೀ ಎಲ್ಲ ಬಂದಿರ್ತತಿ ಆ ಮಳಿ ನೀರು ಹಂಗ ಹರದ್ ಬುಟ್ಟು ಬುಟ್ಟುವಂದ್ರೆ ನಾಳೆ ಮಳಿಗಾಲ್ದಾಗ ಚಲೊ ಇರ್ತಿವಿ ಬ್ಯಾಸಿಗಾಲ್ದಾಗ ಹರ್ದೋಗತ್ತೆ.

ಪಕ್ಷಿಗಳು ರಂಗನತಿಟ್ಟು ಅಂಥ ತಕ್ಷಣ್ ನೆನಪ್ ಆಗದ ಪಕ್ಷಿಗಳಿಗೆ ಫೇಮಸ್ . ಅದ್ರ ನಮ್ಗ್ ಒಂಚೂರ್ ಫೇವರಿಟ್ ಅಂದ್ರೆ ಗಿಳಿ ಕೆಂಪು ಮೂಗು ಹಸಿರು ಕುಚ್ಚ. ಮಸ್ತ್ ಇರತೇತಿ ನೋಡಾಕನು ಸಾಕಾಕನು ಅಷ್ಟ.

ಇನ್ನು ಸ್ಮಾರ್ಟ್ ಸಿಟಿ ನಮ್ಮ ಬೆಂಗಳೂರು. ಬೆಂಗಳೂರು ಅಲ್ಲಿ ನೀವು ಏನು ನೋಡಿಲ್ಲ ಅಂದ್ರು ಲಾಸ್ಟ ಇಗ್ ನೋಡೋದು ಎಲ್ಲ ನೋಡ್ತೀರಾ ಅಂದ್ರ ಬಿಲ್ಡಿಂಗ್ ಗಳು. ಒಂದ್ರ್ ಕಿಂತ ಒಂದ್ಬಲ ಇರ್ತವು ಅವನೌನ ನಾನ್ ಮುಂದ ನೀನ್ ಮುಂದ ಅಂತಕೇಶ್ ಮ್ಯಾಗ. ಹ್ಯಾಂಗ್ ಹೊಂಟಿರ್ತಾವ.